ಅಲ್ಲಿ ಕುಳಿತು ಕಾಲನ್ನ ಸ್ಥಳಗಳನ್ನು ಕೂಡ ಅವ್ರು ಮಾಡಿರುತ್ತಾರೆ. ಹಸಿರು ಹಸಿರಾದ ಆದಂತಹ ಗಾರ್ಡನ್ ಅನ್ನು ಮಾಡಿರುತ್ತಾ --

ಗಿಡ ಮರಗಳು ಜಾಸ್ತಿಯಾಗಿ ಬೆಳೆದಿರುತ್ತವೆ ಮತ್ತು ಕೆಲವೊಂದಿಷ್ಟು ಕಡೆ ನೀರ್ ಕೂಡ ನಿಂತು ಇರುತೈತಿ ಮತ್ತು ಹುಲ್ಲು ಅಲ್ಲಿ ಬಹಳಷ್ಟು ಸುಂದರವಾಗಿ ಬೆಳೆದೈತಿ .

ಇದು ಕೂಡ ಬಿಜಾಪುರದಲ್ಲಿ ಇರುವಂಥ ಪ್ಲೇಸ್ ಆಗಿದೆ. ಇದನ್ನು ಕೂಡ ನಾವು ಹಳೆಯ ಸ್ಮಾರಕ ಎಂದು ಕರೆಯುತ್ತೇವೆ.

ಪ್ರವಾಸಕ್ಕೆ ಕೂಡ ಹೋಗುತ್ತಾರೆ. ಮತ್ತು ಇದು ಕೆಲವೊಂದಿಷ್ಟು ರಾಜ್ಯ ಗಳಲ್ಲಿ ದೇಶಗಳಲ್ಲಿ ಜಿಲ್ಲೆಗಳಲ್ಲಿ ಇರುತ್ತದೆ. ಇಲ್ಲಿ ಬಾಹ --

ಇದನ್ನು ನಾವು ಒಂದು ಚರ್ಚ್ ಅಂತ ಕರೆಯುತ್ತೇವೆ. ಈ ಚರ್ಚ್ ಅಲ್ಲಿ ಯೇಸು ಕ್ರಿಸ್ತನ --

ಪ್ರತೋಯೊಂದು ಹಣ್ಣಿಗೆ ತನ್ನದೇ ಆದಂತಹ ಬೇರೆ ಬೇರೆ ರೇಟ್ ಗಳನ್ನೂ ಇವರು ಹಚ್ಚಿ ಇದನ್ನ ಇವರು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡುತ್ತಾರೆ.

ಇದು ಒಂದು ಬುಕ್ ಸೆಂಟರ್ ಇದೆ. ನಾವು ಇದನ್ನು ಬುಕ್ ಸ್ಟಾಲ್ ಎಂತಲೂ ನಾವು ಕರೆಯುತ್ತೇವೆ. ಇಲ್ಲಿ ನಮಗೆ ಪೆನ್ಗಳು ಬುಕ್ ಗಳು ಎಲ್ಲ ತರಹದ ವಸ್ತುಗಳು--

ಎಲ್ಲ ರಿತಿಯ ಟಿಕೆಟ್ ಳನ್ನು ತೆಗೆದುಕೊಂಡು ಹೋಗಿ ಆ ಮೂವಿ ಯನ್ನು ನೋಡುತ್ತಾರೆ. ಕಾಲೇಜು ಮಕ್ಕಳು ಆಗಿರಬಹುದು ಎಲ್ಲರೂ ಕೂಡ ಈ ಮೂವಿ ಯನ್ನು ನೋಡುತ್ತಾರೆ.

ಇದನ್ನು ನಾವು ಸಮುದ್ರ ಅಥವಾ ನದಿ ಎಂದು ಕರೆಯಬಹುದು. ಇದು ಬಹಳಷ್ಟು ದೂರ ದೂರದಲ್ಲಾ ಹರಿದಿರುತ್ತದೆ. ಈ ನದಿಯಲ್ಲಿ ಕೆಲವೊಂದಷ್ಟು --

ಮತ್ತು ನಾವು ಇವುಗಳನ್ನು ಬುಕ್ ಮಾಡಬಹುದು ಆಮೇಲೆ ಇವುಗಳನ್ನು ತಗೊಬಹುದು.